ಬ್ಯಾಂಕ್‌ ಮುಂದೆ ಜನ ಜಾಸ್ತಿ ನಿಂತಿರೊ ಅಂತೆ ಅನ್ಸ್‌ತಾ ಉಂಟು ಅಹ್ ಇಲ್ಲಾಂದ್ರೆ ಯಾವ್ದೋ ಒಂದ್ ಫೆಸ್ಟಿವಲ್‌ ಟೈಮಲ್ಲಿ --

ಮತ್ತು ರೋಡ್‌ ಆಕ್ಚುಲಿ ಕ್ಲೀನ್‌ ಆಗುಂಟು ಮತ್ತೆ ಸ್ಕೈ ಒಂದ್ --

ಇದು ಬುದ್ಧ ಸ್ತಾ ಸ್ಥೂಪ ಅಂತ ಹೇಳ್ತಾರಲಾ ಅಥವ ಜೈನ ಮಂದಿರ ಅಂತ ಹೇಳ್ತಾರಲಾ ಆ ತರ ಉಂಟು ಆ --

ಇದೊಂದು ಹಾಸ್ಪಿಟಲ್‌ ಇಮೇಜ್‌ . ಅದ್ರ ಹೆಸ್ರ್ ಬಂದು ಆ ಶಾರದ ಆಯುರ್ವೇದ ಹಾಸ್ಪಿಟಲ್ .

ಅಂಡ್‌ ಆ ಪ್ಲೇಸ್‌ ಕವರೇಜ್‌ ಕೂಡ ಸಣ್ಣದುಂಟು.

ಒಳ್ಳೆ ನೇಮ್‌ ಅಥವಾ ಹೆಸ್ರು ಇರುವಂತ ದೇವಸ್ಥಾನ ಇದು ತುಂಬ ಫೇಮಸ್ .

ವಾಟರ್‌ ಆ ವಾ ವಾಟ ಆ ವಾಟರ್‌ ಗೇಮ್ಸ್ ಬೋಟಿಂಗ್‌ ಅನ್ ಅನ್ ಅನ್ನೋದೆಲ್ಲ ಇದೆ ಇಲ್ಲಿ.

ಅವ್ ಶಾಪ್‌ ಕ್ಲಿನಿಕ್‌ ಟೈಪ್‌ ಅಂತ ಅನ್ಸ್‌ತಾ ಇದೆ.